ತ್ತು ಗೋಡೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಲಾಗಿದೆ.

ಕೆಂಪು ಕೆಂಪು ಬಣ್ಣದ ಮಣ್ಣನ್ನು ಕಾಣುತ್ತದೆ.

ಮತ್ತು ಕಪ್ಪುಬಣ್ಣದ ಬ್ಯಾನರ್ ಗಳನ್ನು ಕಾಣುತ್ತಿದ್ದಾರೆ ಒಂದು ಟಿ_ವಿ ಕೂಡ ಕಂಡು ಬರ್ತಾ ಇದೆ.

ಒಂದು ಬಿಳಿ ಬಣ್ಣದ ಕೆಲವು ಜರೋಕ್ಸ್ ಮಷೀನ್ ಗಳು ಕಾಣುತ್ತಿದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಸಾಕಷ್ಟು ತರತರಹದ--

ಕಂಚಿನ ತರತರದ ಕ್ಯಾಬಿನ್ ಗಳು ಕಾಣುತ್ತಿದ್ದಾವೆ.

ಗಿಡ ಮರವನ್ನು ಕೂಡ ಕಾಣ್ತಾ ಇದ್ದಾವೆ.

ಛೋಟಾ ಭೀಮ್ ಚುಟುಕಿ ಮತ್ತು ರಾಜುವ ಚಿತ್ರವನ್ನು ಅಳಿಸಿಂದು ಕಾಣುತ್ತಿದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಚರ್ಚ್ ಅನ್ನು ಕಂಡು ಬರ್ತಾ ಇದೆ.

ಸ್ವಿಚ್ ಬೋರ್ಡ್ ಗಳು ಇತರ ವಸ್ತುಗಳನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ.

ಒಬ್ಬ ಮನುಷ್ಯ ಸೈಕಲ್ ಮೇಲೆ ಕುಳಿತುಕೊಂಡು ಬರುತ್ತಿದ್ದಾನೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಮೆಡಿಕಲ್ ಅಂಗಡಿಯನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಅಂಗಡಿಯೋ ಕಂಡು ಬರ್ತಾ ಇದೆ.

ಒಂದು ಎ_ಟಿ_ಎಂ ಮಷಿನ್ ಕೂಡ ಕಾಣ್ತಾ ಇದೆ.

ಮತ್ತು ಹಸಿರು ಬಣ್ಣದ ತಗಡಗಳನ್ನು ಕಾಣುತ್ತಿದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ತರ ತರಹದ ಅಂಗಡಿಗಳನ್ನು ಕಂಡು ಬರುತ್ತಾ ಇದ್ದಾವೆ.

ಇತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಎಲೆಕ್ಟ್ರಾನಿಕ್ಸ್ ಅಂಗಡಿಯನ್ನು ಕಂಡು ಬರ್ತ್ತಯಿದೆ.

ಒಂದು ಫ್ಯಾನ್ ಕೂಡ ಕಂಡು ಬರ್ತಾ ಇದೆ ಒಂದು ಕೆಂಪು ಬಣ್ಣದ ಫ್ರಿಡ್ಜ್ ಕೊಡ ಇಲ್ಲಿದೆ.

ಮತ್ತು ಕೆಲವು ಜನರು ಕೆಳಗಡೆ ಕುಳಿತುಕೊಂಡು ತಮ್ಮ ತಮ್ಮ ವರ್ಕ್ ಅನ್ನು ಮಾಡುತ್ತಿದ್ದಾರೆ.

ಕಪ್ಪು ಬಣ್ಣದ ಒಂದು ಸ್ತಂಭ ಕೂಡ ಇಲ್ಲಿದೆ.

ಕಪ್ಪು ಬಣ್ಣದ ಒಂದು ಬ್ಯಾನರ್ ಕೂಡ ಅಚ್ಚಿದ್ದಾರೆ ಮತ್ತು ಸ್ವಿಚ್ ಬೋರ್ಡ ನ್ನು ಕಾಣುತ್ತಾ ಇದೆ.